ಈ ಎಸ್_ಬಿ_ಐ ಯಾ ನಾವು ಹಾಸ್ಟೆಲ್ ಫೀಸ್ ಕಟ್ಟಕ್ಕೆ ಕ್ಯೂ ನಿಂತು ನಿಂತು ನಿಂತು ನಿಂತು ಸಾಕಾಗಿರೋ ಅಂತ ಎಸ್_ಬಿ_ಐ ಇದರಲ್ಲಿ ಕೆಲವೊಂದಿಷ್ಟು ನೆನಪುಗಳು ಇವೆ ಕೆಲವೊಂದಿಷ್ಟು ಶಾಪ ಹಾಕಿರೋದು ಉಂಟು ಯಾಕೆಂತ ಅಂದ್ರೆ ಒಂದೇ ಒಂದು ಸ್ಟಾಫ್ ಕೂರಿಸಿ ಕೊಂಡು ಫೀಸ್ ಕಟ್ಟಿಸಿ ಕೊಂಡ್ರು ನಮ್ಮನ್ನೆಲ್ರನ್ನು ನಾವು ಬೆಳಿಗ್ಗೆಯಿಂದ ಹತ್ತುವರೆಯಿಂದ ಕಾದು ಕಾದು ಸುಸ್ತಾಗಿದ್ವು.

ಅದರಲ್ಲೂ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅದು ಎಷ್ಟು ಹೆಲ್ಪ್ ಮಾಡಿದೆ ಅಂತ ಅಂದ್ರೆ ಅವರ ಜೀವನ ರೂಪಿಸಿ ಕೊಳ್ಳೋದಕ್ಕೆ ಒಂದು ದಾರಿ ಅಂತಾನೆ ಹೇಳ್ಬಹುದು.

ಅದನ್ನ ನಾವು ತಿಳ್ಕೊಳ್ಳದೇನೆ ಏನ್ ಮಾಡ್ತೀವಿ ಅಸೆ ಪಟ್ಟು ಕಡಿಮೆ ರೇಟ್ ಗೆ ಏನ್ ಸಿಕ್ರು ಕೊಂಡು ಕೊಳ್ಳಕ್ಕೆ ಹೋಗ್ತಿವಿ.

ಈ ಮೆನ್ ಸ್ ಸಲೂನ್ ಗು ಮತ್ತೆ ವಿಮೆನ್ ಸ್ ಸಲೂನ್ ಬಾರಿ ಕಾಂಪಿಟಿಷನ್ ಯಾನಕ್ಕೆ ಅಂತ ಅಂದ್ರೆ--

ಆ ಪರಿಸರ ಎಲ್ಲಾನು ನಮಗೆ ಒಳ್ಳೆ ರೀತಿಯಲ್ಲಿ ಕೊಡುತ್ತೆ ಆದರೆ ನಾವು ಪರಿಸರಕ್ಕೆ ಎಲ್ಲಾನು ಕೆಟ್ಟ ರೀತಿಯಲ್ಲಿ ವಾಪಸು ನೀಡ್ತೀವಿ. ಅದು ಒಂದಲ್ಲ ಒಂದು ದಿನ ನಮಗೆ ಆ ಶಿಕ್ಷೆ ಕೊಟ್ಟೆ ಕೊಡುತ್ತೆ.